ಏಕೆಂದ್ರೆ ಅವ್ರಿ ಅವರೇ ಅಲ್ಲಿ ಅತಿ ಹೆಚ್ಚು ಆಗಿ ಇರೋದು ಮತ್ತೆ ಇದನ್ನ ಜೀವನದಲ್ಲಿ ಹಣ ಗಳಿಸಕ್ಕೋಸ್ಕರನೂ ಮಾಡ್ತಾರೆ ಅವರು ಉದ್ಯೋಗವಾಗಿ ಒಂದು ಅಂಗಡಿಯಾಗಿ ಓಪನ್ ಮಾಡಿರ್ತಾರೆ.